ಬಸವೇಶ್ವರ ಸರ್ಕಲ್ಲು ಇಮೇಲ್ ಐ_ಡಿ ಎಲ್ಲ--

ಇಲ್ಲಿ ಬಂದ್ ಬಿಟ್ಟು ತುಂಬಾ ಬಲ್ಬ್ಸ್ ಗಳು ಮತ್ತೆ ಮನೆಗೆ ಏನೇನ್ ಐಟಂ ಬೇಕು ಮತ್ತೆ ಮೆಕಾನಿಕ್ ಐಟಂ ಮ ಎಲೆಕ್ಟ್ರಿಷಿಯನ್ ಐಟಂ ಗಳೆಲ್ಲ ಇಟ್ಟಿರು --

ಒಬ್ಬರು ಬಂದ್ಬಿಟ್ಟು ಐಟಂಗಳನ್ನೆಲ್ಲಾ ತಗೊಂತಾ ಇದ್ದಾರೆ.

ಒಂದು ಕಾರ್ ಶೋಮ್ ಷೋರೂಮ್ ಆಗಿರ್ಬೋದು.

ದೇವರದು ಬಂದ್ಬಿಟ್ಟು ಒಂದು ತೇರು ತರ ಮಾಡಿರುವಂತದ್ದು.

ಇದ್ದು ಮತ್ತೆ ಆ ಸೈಡಲ್ಲೆಲ್ಲ ಬಂದ್ ಬಿಟ್ಟು ಒಂದು ಗಿಡಗಳು ಇಲ್ಲ ಟ್ರೀಸ್ ಅಂದ್ರೆ ಪ್ಲಾ ಪ್ಲಾಂಟ್ಸ್ ಎಲ್ಲ ಇಟ್ಟಿದ್ದಾರೆ.

ಕೆಳಗಡೆ ಬಂದ್ಬಿಟ್ಟು ಒಂದು ಗ್ರೀನ್ ಕಲರ್ ಕಾರ್ಪೆಟ್ ನ ಹಾಕಿದ್ದಾರೆ.

ಮತ್ತೆ ಅಲ್ಲಿ ಕೂತ್ಕೊಂಡು ಕೆಲವರು ಮೀನುಗಳನ್ನು ಮಾರೋದಿಕ್ಕೆ ತಕ್ಕಡಿಯನ್ನ ಇಟ್ಕೊಂಡು ಕೂತಿದ್ದಾರೆ ಕೆಲವರು ತಗೊಂಡು ಹೋಗ್--

ಇದು ಬಂದ್ಬಿಟ್ಟು ಶ್ರೀ ಸಾಯಿ ಪೂಜಾ ಬಂಡಾರ ಗಂದಿಗೆ ಅಂಗಡಿ ಅಂತ್--